ದು ಈ ಬಸ್ ಸ್ಟಾಂಡಿನಲ್ಲಿ ಹಲವಾರು ಬಸ್ಸುಗಳನ್ನ ನೋಡಬಹುದು.

ಬೈಕ್ ಇನಲ್ಲಿ ಇಬ್ಬರು ಹುಡುಗರು ಕುಂತಿರುವುದನ್ನು ನೋಡಬಹುದು.

ಅದರಲ್ಲಿ ಇಬ್ಬರು ಮಹಿಳೆಯರು ಕೂತಿದ್ದಿರುವುದನ್ನು ನೋಡಬಹುದು.

ಈ ಕೆಪೆ ಯ ಹೆಸರು ಗೋಪಿಜ್ಜಾ ಎಂದು ಹೇಳಬಹುದು.

ಈ ಭಾವಚಿತ್ರದಲ್ಲಿ ಸೆಟಲ್ ಬ್ಯಾಟಮಿಟನ್ ಆಡುವದನ್ನು ನೋಡಬಹುದು.

ಅದರ ಮುಂದೆ ನಿಂತಿರುವ ಬೈಕ್ ಗಳನ್ನು ನೋಡಬಹುದು.

ಈ ಭಾವಚಿತ್ರದಲ್ಲಿ ಸುಮಾರು ಜನ ನಿಂತಿರುವುದನ್ನ ನೋಡಬಹುದು.

ಈ ಭಾವಚಿತ್ರದಲ್ಲಿ ಯಾವುದೋ ಶಾಲೆಯ ವಾರ್ಷಿಕೋತ್ಸವ ವನ್ನು ಮಾಡುತ್ತಿರುವ ದನ್ನು ಕಾಣಬಹುದು.

ಮತ್ತು ಬಟನ್ ರೋಜ್ ಅನ್ನು ನೋಡಬಹುದು.

ಮತ್ತ್ ನಾಲಕ್ಕ ಲೈಟ್ ಗಳನ್ನ ನೋಡಬಹುದು.

ಆಟೋ ವಿನ ಮುಂದೆ ಒಬ್ಬ ವ್ಯಕ್ತಿ ನಿಂತಿರುವುದು ಕಾಣಬಹುದು.

ರೋಡ್ ನಲ್ಲಿ ಒಂದು ಕರಿ ನಾಯಿ ನಿಂತಿರದನ್ನು ನೋಡಬಹುದು.

ಭಾವಚಿತ್ರದಲ್ಲಿ ಜನರು ಶಾಪಿಂಗ್ ಮಾಡಲು ಬಂದಿರುವುದನ್ನು ನೋಡಬಹುದು.

ಈ ಭಾವಚಿತ್ರವನ್ನು ದೇವಸ್ಥಾನದ ಮುಂದೆ ನಿಂತಿರುವ ಕಾರುಗಳನ್ನು ನೋಡಬಹುದು.

ಅದರ ಹಿಂದೆ ಮರ ಗಿಡಗಳನ್ನ ನೋಡಬಹುದು.

ಅದರ ಹಿಂದೆ ಇರುವ ಸ್ಕೂಲ್ ಅನ್ನು ನೋಡಬಹುದು.

ಇಲ್ಲಿ ಇಟ್ಟಿರುವ ಸೋಪ್ಫ್ವ್ ಗಳನ್ನು ನೋಡಬಹುದು.